ಹೋಗ್ವಾ ಅಂತ ಹೇಳಿದ್ರೆ ಹೋಗುದು ಹಾಗೆ. caugh. ಹ್ಮ್. ನಾನ್ ಮತ್ತೆಂತ ಗೊತ್ತುಂಟಾ? phone ಮಾಡಿದ್ಯಕಂದ್ರೆ. ಹ. ನಾವೊಂದು ಮುಂದಿನ ಎರಡು ವಾರದಲ್ಲಿ ಒಂದು ಎಲ್ಲಿಯಾದ್ರೂ ಪ್ರವಾಸಕ್ಕೆ ಹೋಗ್ವಾನ ಅಂತ ಕೇಳಿಕ್ಕೆ ಮಾಡಿದ್ದು.

ಹಾ ನಾನಂದ್ರೆ ಎರಡು ಅಹ್ ಜಾಗ ನೋಡಿದೆ ಒಂದು ಚಿಕ್ಮಂಗ್ಳೂರು ಇನ್ನೊಂದು ಕೇರಳ. ಕೇರಳದಲ್ಲಿ ಅಂತ ಹೇಳಿದ್ರೆ ತುಂಬಾ ದೇವಸ್ಥಾನ ಎಲ್ಲ ಉಂಟಲ್ಲಾ, ಅದನ್ನೆಲ್ಲಾ ನೋಡ್ಬೋದು. ಮತ್ತೆ ಅಹ್ ಅದು ಬೊಟದೆಲ್ಲಾ ಉಂಟಲ್ಲಾ ಅಲ್ಲಿ ಹೋಗ್ಬೋದು. ಮತ್ತೆ ಒಂದು ಇಲ್ಲಿ ಚಿಕ್ಮಂಗ್ಳೂರಲ್ಲಿ ನಿಮಗೆ ಗೊತ್ತುಂಟಾ? ಅದೊಂದು ಹನ್ನೆರಡು ವರ್ಷಕ್ಕೊಂದು ಹೂ ಬಿಡ್ತದಂತೆ ನೀಲಿ ಹೂ, ಅದೇನಾ ಹೆಸರುಂಟು ನಂಗ್ಗೊತ್ತಿಲ್ಲ. ನೀವ್ ಕೇಳಿದಿರಾ ಅದ್ರ ಬಗ್ಗೆ?

ಇಲ್ಲ ನಾನ್ ಕೇಳ್ಲಿಲ್ಲ, ಇವಾಗ್ಲೆ ಕೇಳ್ತಾ ಇರುದು ನೀವ್ ಹೇಳ್ತ ಇರೋದನ್ನ. ಹೌದ ಅದು ಮೊನ್ನೆಯೆಲ್ಲ ಬಹಳ ಇತ್ತು ಈ reels ಅಲೆಲ್ಲಾ ಅದನ್ನೇ ತೋರಿಸ್ತಾ ಇದ್ರೂ. ಅದೆಂತದೋ ಒಂದು ನೀಲಿ color ಇದ್ದು ಹೂ ಅಂತೆ. ಅದು ಹನ್ನೆರಡು ವರ್ಷಕೊಮ್ಮೆ ಬಿಡುದು ಅದು full ಈಗ ನಮ್ಮ ಮುಳ್ಳಯ್ಯನಗಿರಿ ಇದು ಉಂಟಲ್ಲ ಬೆಟ್ಟ ಉಂಟಲ್ಲ. ಹಾಗೆ ಒಂದು ಬೆಟ್ಟದಲ್ಲಿ full ಆ ಬೆಟ್ಟ ಹಸಿರೆಲ್ಲ ಹೋಗಿ ನೀಲಿ ನೀಲಿ ಆಗಿದೆ ಹಾಗೆ ಅಂತೇ.

ನಾನ್ಸ ಹೋಗ್ಲಿಲ್ಲ ಇಷ್ಟೋತನಕ. ಅದೇ ಹೋಗ್ವಾ ಅಂತ ಅಂದ್ಕೊಂಡೆ ಅದಕ್ಕೆ ನೀವುಸ ಬರ್ತೀರಾ ಅಂತ ಕೇಳುವ ಅಂತ ಮಾಡಿದ್ದು.

ಹಾ ನಾನ್ಸ ಬರ್ತೇನೆ ಯಾವಾಗಂತ ಒಂದು ಹೇಳಿ. ಹಾ ಆಯ್ತು. ಹಾಗಾದ್ರೆ ನಾನು ಯಾವಾಗಂತ ನೋಡಿ ನಿಮ್ಗೆ call ಮಾಡ್ತೇನೆ ಆಯ್ತಾ?

ಹ ಯಾವಾಗಂತ ನೋಡಿ ನಿಮ್ಗೆ call ಮಾಡ್ತೇನೆ ಆಯ್ತಾ?

ಹಾ ಸರಿ ಸೌಮ್ಯ ಹಾಗಾದ್ರೆ bye ಇನ್ನೊಮ್ಮೆ ಸಿಗುವ ನಾನ್ ನೋಡಿ ಹೇಳ್ತೇನೆ ನಿಮ್ಗೆ okay .

ಆ hai ಹೇಗಿದ್ದೀರಾ? ಚನ್ನಾಗಿದ್ದೀನಿ, ಯಾರೂಂತ ಗೊತ್ತಾಗಿಲ್ಲ? ನಾನ್ ಸರಿತಾ ಗೊತ್ತಾಯ್ತ ಈಗ. ಹಾ ಸರಿತನಾ ಇವಾಗೊತ್ತಾಯ್ತು, ಹೇಳು ಎಂತ call ಮಾಡಿದ್ದು. ಅದೇ ನನ್ನ ಮಗಳ ಮದುವೆ ನಾಡಿದ್ದು.

ಅದಿಕ್ಕೆ ಬರ್ಲಿಕ್ಕೆ ಹೇಳಿಕ್ಕೆ, ಅಂದ್ರೆ मेहंदी ಕೂಡ ಉಂಟು, ನೀನು ಅದು ಎರ್ಡು ದಿವ್ಸ ಮುಂಚೆಯೇ ಬರ್ಬೇಕು. ಸರಿ ಸರಿ ಅದಿಕ್ಕೆ ಖಂಡಿತ ಬರ್ತೀನಿ. ಹೌದಾ ಬರ್ಬೇಕು, ಬರ್ಲೇಬೇಕಲ್ವಾ. ಅಷ್ಟು ಒಳ್ಳೆ friendship ಅಲ್ಲ ನಮ್ದು .

ಇದು ಇಲ್ಲೇ ನಮ್ದು, ಇದು ಜನಾರ್ದನ ದೇವಸ್ಥಾನ ಉಂಟಲ್ವಾ ಇಲ್ಲಿ ಎರ್ಮಾಲ್.

ಅದೇ ಹುಡುಗ ಇದು ಅದೇ ಇದು.

ಹೌದಾ, ಸರಿ ಸರಿ .

ಹೌದೌದು ಅದು ಖಂಡಿತ, ಅದೇ ಒಳ್ಳೆ ಇದ್ದಾರೆ, ಅದೇ ಪರಿಚಯದವರೇ ಮಾತಾಡಿದ್ದು, ಹಾಗೆ ಗೊತ್ತಿದ್ದವರಲ್ವ.

ಅಂದ್ರೆ ಗೊತ್ತಿಲ್ಲದೆ ಹೇಗೂ ಮಾಡ್ಲಿಕ್ಕೂ ಕಷ್ಟ, ಮಕ್ಕಳನ್ನೆಲ್ಲ ಈಗೆಲ್ಲಾ, ಒಂದೊಂದು ನೋಡಿದ್ರೆ ಭಯ ಆಗುತ್ತೆ, ಯಾರ್ಯಾರಿಗೆ . ಅದೆ.

Correct ಎಲ್ಲ ಕಡೆ ಕೇಳ್~ ಕೇಳಿದ್ದೀರಲ್ಲ ಹುಡುಗನ್ ಬಗ್ಗೆ? ಹೌದೌದು, ನಮ್ದು ಪರಿಚಯದವರೇ ಮಾತಾಡಿದ್ದು ಹಾಗೆ ನಾನ್ ಮತ್ತೆ ಒಪ್ಕೊಂಡಿದ್ದು, ಇಲ್ಲಾಂದ್ರೆ ಕೆಲ್ಸ ಅಷ್ಟೇನು ಒಳ್ಳೆದಿರಲಿಲ್ಲ ಆದ್ರು ಪರ್ವಾಗಿಲ್ಲ, ಹುಡುಗ ಒಳ್ಳೆ ಇದ್ದಾರೆ ಹಾಗೆಲ್ಲ ಹೇಳಿದ್ರಲ್ವ.

ಹುಡುಗಂದು ಗುಣನಡತೆ ಎಲ್ಲ ಹುಡುಗಿಗೆ. ಹೌದೌದು ಅದೇ ಅಲ್ವಾ ಈಗ ಅಗತ್ಯ, ಒಳ್ಳೆ ಇದ್ದಾರಂತೆ ತೊಂದ್ರೆ ಇಲ್ಲ ಪರಿಚಯದವರೆ ಮಾತಾಡಿದ್ದಲ್ವಾ, ಹಾಗೆ ಒಳ್ಳೆದ್ದಿದ್ದಾರಂತ.

ಸರಿ ಆಯ್ತು, ಖಂಡಿತ ನಾನ್ ಮದುವೆಗ್ ಬರ್ತಿನ್ ಆಯ್ತಾ. ಎರಡ್ ಮುಂಚೆನೆ ಬರ್ತೀನಿ. ಹೌದೌದು, ನೀನು ಬರ್ಬೇಕಂತವೆ call ಮಾಡಿದ್ದು, ಯಾಕಂದ್ರೆ ನಾವು ಎಲ್ಲ friends ಕೆಲವರಿಗೆ ಹೇಳಿದ್ದೇನೆ ಬರ್ತೇನೆ ಅಂತ ಹೇಳಿದಾರೆ, ಎಲ್ಲರು ಒಟ್ಟಿಗೆ ಕೂಡಿ ಅದೆ ಖುಷಿಯಾಗುತ್ತೆ ಅಲ್ವಾ.

ಎಲ್ಲ ತಗೊಂಡಾಯ್ತಾ? ಹಾ ಮೊನ್ನೆಯೆ ತಗೊಂಡಿದ್ದೇವೆ, ಅಂದ್ರೆ ಮತ್ತೆ ಎಲ್ಲ ಇದು ಚಿನ್ನ ಎಲ್ಲ ತಗೊಳ್ಬೇಕಲ್ವ, ಮತ್ತೆ ಅದಕ್ಕೆ ಬಟ್ಟೆ first ಗೆ ತಗೊಂಡದ್ದು. ಮತ್ತೆ ಚಿನ್ನ ಎಲ್ಲ ಇನ್ನು select ಮಾಡ್ಬೇಕು, ಮತ್ತೆ ಹುಡುಗನವರು ಕೂಡ ಆ ಇದು ಚಿನ್ನ ಎಲ್ಲ ತೆಗೀಲಿಕ್ಕೆ ಮನೆಯವರನ್ನು ಬರ್ಲಿಕ್ಕೆ ಹೇಳಿದ್ದಾರೆ, ಹುಡುಗಿಯನ್ನು ಮತ್ತೆ ಯಾರಾದ್ರು ಅವಳೊಟ್ಟಿಗೆ ಒಬ್ರು ಹೋಗ್ಬೇಕಲ್ವಾ, ಹಾಗೆ ನಾಳೆ ಅಲ್ಲ ನಾಡಿದ್ದು ಹೋಗ್ಲಿಕ್ಕೆ.

ಅಪ್ಪನನ್ನು ಕಳಿಸ್ತೇನೆ ಅಂತ. ಹ್ಮ್ ಸರಿ ಆಯ್ತು, ಒಳ್ಳೆ ಕೆಲ್ಸ ಶುಭ ಕಾರ್ಯ ಚನ್ನಾಗಾಗ್ಲಿ .

Thank you ಮತ್ತೆ? ಮತ್ತೆ ನೀನು ತುಂಬ ಕೆಲ್ಸ ಇರ್ಬೋದು ಇವಾಗ ಮದ್ವೆದು. ಇನ್ನೊಂದ್ ಸಲ ನಾವು ಮಾತಾಡೋಣ.

ಹಾ okay okay bye bye ಹಾ.

ಹೌದು ಹೇಗಿದ್ದೀರಾ?

ಆಹ್ ಮತ್ತೆ ವಿಶೇಷ? ಎಲ್ಲ ಹೇಳ್ಬೇಕು ನೀವೆಲ್ಲ? ಎಲ್ಲ ನಮ್ದ್ ಅಂದ್ರೆ ನಮ್ದು ಒಂದ್ ಹುಡುಗಾ ಇದ್ದಾನೆ.

ಅವನಿಗೊಂದು job ದೊಂದು ನಿಮ್ಮತ್ರ ಒಂದು ಮಾತಾಡುವಂಥ ಹೇಳಿ. ಹೌದಾ ಎಲ್ಲಿ ಇರುವುದು ಮನೆ ಅವರದೆಲ್ಲಿ? Actually ಅವರ್ದು ಇಲ್ಲಿ ಉಡ್ಪಿಯಲ್ಲಿರುದು.

ಅವರಿಗೆ Mangalur ಗೆ ಬರ್ಲಿಕ್ಕೆ ಬಂದು ಹೋಗಿ ಮಾಡ್ಲಿಕ್ಕೆ ಕಷ್ಟ ಆಗಿದಾ ಆಗ್ಬೋದಾ? ಇಲ್ಲ ಹೋಗುದು ಬರುದು ಅದೇ ದಿವಸಾಗ್ಲು up and down ಮಾಡ್ತಾರೆ ಅವ್ರು. ಆಹ್ ಆಹ್ ಇಲ್ಲಿ ಬ ಇದು ದೊಡ್ಡ ದೊಡ್ಡ mall ಗಳೆಲ್ಲ ಇದೆಯಲ್ಲ?

ಅಲ್ಲಿ ಈ ಮಾರಾಟ ಪ್ರತಿನಿಧಿಯಾಗಿ ಎಲ್ಲಾ ತಗೋಳ್ತಾರೆ.

ಇದ ಇದು B.com ಆದವರನ್ನ degree ಆದವರನ್ನ.

ಅಲ್ಲಿ ಬೇಕಿದ್ರೆ ಮಾತಾಡ್ಬೋದು. ಅದಲ್ಲದೆ ಈ ಚಿನ್ನದ ಅಂಗಡಿಗಳು ಮತ್ತೆ ಆಹ್ ಕೆಲವು ಬೇರೆ ಅಂಗಡಿಗಳೆಲ್ಲಾ ತಗೋಳ್ತಾರೆ.

ಸಂಬಳ ಸ್ವಲ್ಪ ಕಡಿಮೆ ಇರ್ತದೆ. ಒಂದು ಹತ್ತು ಸಾವಿರಯೆಲ್ಲಾ

ನೋಡ್ವ ನಾನು ಅವನನ್ನ ಕಳಿಸ್ತೇನೆ ನಿಮ್ಮ ಹತ್ರ. ಹೌದು ಕಳ್ಸಿ ಕಳ್ಸಿ ಕಳ್ಸಿ ಕಳ್ಸಿ. ಅವನ Bio data ಎಲ್ಲ ತಗೊಂಡ್ ಬರ್ಲಿಕ್ಕೆ ಹೇಳ್ತಿನಿ.

ಇಲ್ಲ ಅಂದ್ರೆ ಸ್ವಲ್ಪ experience ಇದ್ರೆ ಸ್ವಲ್ಪ ಬೇಗ ಇದು ಕೊಡ್ತಾರೆ, ಸ್ವಲ್ಪ ಆಹ್ ಸಂಬಳದಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತಾರೆ.

Main ಪ್ರಾಮಾಣಿಕರಾಗಿ ಇರ್ಬೇಕು. ರಜೆ ಎಲ್ಲ ಮಾಡ್ಬಾರ್ದು ಮತ್ತೆ ಸರಿಯಾಗಿ duty ಗೆ ಹಾಜರಾಗಬೇಕು. ಅವ್ನು ಒಳ್ಳೆ ಹುಡುಗ ಒಳ್ಳೆ ಹುಡುಗ. ಶ್ರದ್ದೆಯಿಂದ ಕೆಲಸ ಮಾಡುವಂಥವರಿಗೆ future ಇದೆ ಭವಿಷ್ಯ ಇದೆ ಅವ್ರಿಗೆ.

ಈಗ ಇರುದು main ಇರುದ್ ಅದೇ ಅಲಾ? ಪ್ರಾಮಾಣಿಕತೆನೆ very important .

ಮತ್ತೆ ನಿಮ್ಮ business ಹೇಗಿದೆ? ಆಹ್ ನಮ್ದು ನೋಡಿ service oriented ನೋಡಿ ನಾವು income tax filing ಆನಂತರ GST ಇದೆಲ್ಲ ಮಾಡುದು.

ಅಲ್ಲ ಈ ಸಲ ಹೇಗೆ ಊಂಟು ಎಲ್ಲಾ business ಒಳ್ಳೆ ಉಂಟಾ? ಆಹ್ ಈ ಸಲ ಪರವಾಗಿಲ್ಲ ಆದ್ರೆ ಕಳೆದ ವರ್ಷಕ್ಕಿಂತ ಸ್ವಲ್ಪ ಏರು ಪೇರು ಇರ್ತದೆ ನಮ್ಮಲ್ಲಿ ಕೆಲವ್ಸಲ ಬಂದ್ರೆ ಎಲ್ಲರೂ ಒಟ್ಟಿಗೆ ಬರ್ತಾರೆ ಕೆಲವಸಲ ಯಾರು ಬರುದಿಲ್ಲ ಹೀಗೆ. ಅದ್ರಲ್ಲಿ ಆಗಸ್ಟ್ ಮೂವತ್ತೊಂದರವರೆಗೆ ನಿಮ್ಮಲ್ಲಿ ಇದ್ರದ್ದು ಇರ್ಯಾಲಿ ಮಾಡುವ ಹಾಲಲ್ಲಿ ಮಾಡುವ. ಅಲ್ಲ ಹಾಗೆ ಅಲ್ಲ ಹಾಗಲ್ಲ ಜುಲೈ end ಗಂತ ಇರುದು ಜುಲೈ ಮೂವತ್ತೊಂದರ ಒಳಗೆ ಮಾಡಬೇಕು ಅಂತ.

ಕಳೆದ ಎರಡು ವರ್ಷದಿಂದ ಈ ಕೊರೊನದಿಂದಾಗಿ ಸ್ವಲ್ಪ ಡಿಸೆಂಬರ್ ತನಕ ಕೊಟ್ಟಿದ್ರು ಅವಧಿ ಈ ಸಲ ಜುಲೈ ಮೂವತ್ತಕ್ಕೆ ಮುಗಿಸಿದ್ದಾರೆ. ಅದ್ರ ನಂತರ file ಮಾಡ್ಲಿಕ್ಕೆ ಒಂದು ಸಾವಿರದವರೆಗೆ ಇದು ದಂಡ fees ಅಂತ ಕಟ್ಟಬೇಕಾಗ್ತದೆ.

ಹೌದು ಹೌದು ಐದು ಲಕ್ಷದ ಒಳಗೆ file ಮಾಡುವವರಿಗೆ ಒಂದು ಸಾವಿರ ಕಟ್ಟಬೇಕಾಗ್ತದೆ ಹಾಗೆ.

ಆಹ್ ಉಡುಪಿಲಿ ಎಲ್ಲಿ ನಿಮ್ದು office ? ನಮ್ದು ಉಡುಪಿಯಲ್ಲಿ bus stand ಹತ್ತಿರವೇ.

ಆಹ್ bus stand ಮುಂದ್ಗಡೆಯೇ.

Okay okay ಕಳಿಸ್ತೇನೆ ನಮ್ಮ ಹುಡುಗನನ್ನು ಕಳಿಸ್ತೇನೆ ನಿಮ್ಮಲ್ಲಿಗೆ.

ಆಯ್ತು ಸರಿ ಸರಿ

ದೀಪಾವಳಿ ಹಬ್ಬ ಅಂದ್ರೆ ನನ್ಗೆ ತುಂಬಾ ಇಷ್ಟ ದೀಪಾವಳಿ ಅಹ್ ದೀಪಗಳ ಹಬ್ಬ ಆಗಿರ್ತದೆ ಮತ್ತೆ ನಮ್ಮ ದೇಶದಲ್ಲಿ ಅಹ್ ಎಲ್ಲಾ ಮೂಲೆಯಲ್ಲೂ ದೀಪಾವಳಿ ಹಬ್ಬ ಆಚರಿಸುತ್ತಾರೆ. ಮಕ್ಕಳಿಗೆಸ ಈ ಹಬ್ಬ ಅಂದ್ರೆ ತುಂಬ ಇಷ್ಟ. ಮತ್ತೆ ನಾನ್~ ನನ್ಗೆ ಅಂತೂ ಈ ಹಬ್ಬ ಅಹ್ ತುಂಬಾ ಅಚ್ಚುಮೆಚ್ಚಿನ ಹಬ್ಬ. ಮತ್ತೆ ಈ ದೀಪಾವಳಿ ಹಬ್ಬ October ಮತ್ತೆ ಅಹ್ November ತಿಂಗ್ಳಲ್ಲಿ ಬರುದು ಕೆಲವೊಮ್ಮೆ ಅದು November ತಿಂಗಳಲ್ಲಿ ಬರುದಲ್ಲ ದೀಪಾವಳಿ. ಅವಾಗ ನನ್ನ ಹುಟ್ಟಿದ ಹಬ್ಬ ಇರ್ತದೆ ಹಾಗೆ ರಜೆ ರಜೆ ಸಿಗ್ತದಲ್ಲ ಆಗ ತುಂಬಾ ಖುಷಿ ಆಗ್ತದೆ ಮತ್ತೆ ದೀಪಾವಳಿಯಲ್ಲಿ. ಎಲ್ಲರ ಮನೆಯಲ್ಲಿ ಕತ್~ ಎಲ್ಲರ ಮನೆಯಲ್ಲಿ ದೀಪವನ್ನು ಇಟ್ಟು ಅಲಂಕರಿಸ್ತಾರೆ ಅಲ್ಲಾ ಅದನ್ನು ನೋಡ್ಲಿಕ್ಕೆಸ ತುಂಬಾ ಖುಷಿ ಆಗ್ತದೆ ಕತ್ತಲು ರಾತ್ರಿಯ ಸಮಯದಲ್ಲಿ ದೀಪವನ್ನು. ಎಲ್ಲಾ ಇಟ್ಟು ಮನೆಯನ್ನು ಅಲಂಕರಿಸಿದ ಮನೆಯೆಲ್ಲ ನೋಡಿ ತುಂಬಾ ಖುಷಿ ಆಗ್ತದೆ ಮತ್ತೆ ಪ್ರತಿ ವರ್ಷ ಈ ಹಬ್ಬಕ್ಕೆ. ಆ ಆತ್ರವೇ ನಾವೆಲ್ಲಾ ಕಾಯ್~ ಕಾಯ್ತಾ ಕೂರೋದು ಮತ್ತೆ ಮ~ ಮಕ್ಕಳಿಗೆಸ ಈ ದಿನ ತುಂಬಾ ಖುಷಿ ಯಾಕಂದ್ರೆ ಮೂರುದಿನ ರಜೆ ಸಿಗ್ತದಲ್ಲಾ. ಅಹ್ ಶಾಲೆ college ಗೆಲ್ಲ ಮೂರು ದಿನ ರಜೆ ಕೊಡ್ತಾರೆ ಅವರಿಗೆಸ ಅಹ್ ಅಹ್ ಮೂರು ದಿನ ರಜೆ ಅಲ್ಲಾ ಅದ್ಕೆ ಅವರಿಗೆಸ ತುಂಬ ಖುಷಿ ಮತ್ತೆ ಅಹ್ ಒಂದು ದಿನ ನಾವು. ಅಹ್ ನರಕ ಚತುರ್ಥಿಗೆ ನಾವು ಎಣ್ಣೆ ಸ್ನಾನ ಮಾಡ್ತೇವೆ ಬೆಳಗ್ಗೆ ಅಹ್ ಬೇಗ ಎದ್ದು ಎಣ್ಣೆ ಎಲ್ಲ ಎಣ್ಣೆ ಸ್ನಾನ ಮಾಡ್ತೇವೆ ಮತ್ತೆ ಎಲ್ಲಾ. ದೀಪಾವಳಿಗೋಸ್ಕರ ನಮ್ಮ ಮನೆಯೆಲ್ಲ ಒರೆಸುದು clean clean ಎಲ್ಲ ಇಟ್ಟ್~ ಇಡ್ಬೇಕು ಮತ್ತೆ ಮತ್ತೆ ಅಹ್. ಇನ್~ ಅಹ್ ಮರುದಿವಸ ನಮ್ಗೆ ತುಳಸಿ ಪೂಜೆ ಅಂತ ಉಂಟು ತುಳಸಿ ಪೂಜೆ ಮಾಡ್ಲಿಕೆ ನಾವು ಅಹ್ ತುಳಸಿಯ ಸುತ್ತ ದೀಪಗಳನ್ನು ಹಚ್ಚಿರುತ್ತೇವೆ ಮತ್ತೆ ಅಹ್ ತುಳಸಿಯನ್ನು. ಶೃಂಗಾರ ಮಾಡ್ತೇವೆ ಅದು ಹೂವಿನ ಹಾರ ಹಾಕಿ ಎಲ್ಲಾ ಶೃಂಗಾರ ಮಾಡ್ತೇವೆ ಮತ್ತೆ ಅಹ್ ನೆಲ್ಲಿಕಾಯಿಯ ಗಿಡಸ ಇಡುತ್ತೇವೆ ತುಳಸಿ ಕಟ್ಟೆಯಲ್ಲಿ ಮತ್ತೆ ಅಹ್ ಸುತ್ತ ದೀಪವನ್ನು ಹಚ್ಚಿಸ್ತೇವೆ. ಮತ್ತೆ ಎಂಟು ಗಂಟೆಗೆ ಸುಮಾರು ಪೂಜೆಯನ್ನು ಮಾಡ್ತೇವೆ ನ~ ನನ್ನ ಅಕ್ಕ ಅಹ್ ಈಗ ಮೊದಲು ಬಾ~ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ಲು. ಹಾಗಾಗಿ ಒಂದು ವರ್ಷ ಅವಳಿಗೆ ದೀಪಾವಳಿಗೆ ಬರ್ಲಿ~ ಬರ್ಲಿಕ್ಕೆ ಆಗ್ಲಿಲ್ಲ ಅದನ್ನು ಬಿಟ್ಟು ಈಗ ಅವಳ ಅವಳ ಮದ್ವೆ ಆಗಿದೆ ಅಲ್ಲಾ ಈ ವರ್ಷ ಅವಳು ಬರ್ತಾಳೆ ಅಂತ ನಾನು ಅಹ್ ಮದ್ವೆ ಮದ್ವೆ ಆಗಿ. ಮೊದಲ ದೀಪಾವಳಿ ಅಲ್ಲಾ ಅವಳು ಸಹ ಬರ್ತಾಳೆ ಅವಳಿಗೆಸ ತುಂಬಾ ಖುಷಿ ಆಗ್ತದೆ ಮತ್ತೆ ನಾವು ನಮ್ಮನೆಯಲ್ಲಿ ತರ್ಕಾರಿ ತರ್ಕಾರಿ ಪದಾರ್ಥ ಮಾಡಿ ತಿನ್ನುದು ನಮಗೆ non-veg ತಿನ್ಲಿಕೆ ಇಲ್ಲ. ಮತ್ತೆ ಸಿಹಿತಿಂಡಿ ಮತ್ತೆ ನೆಂಟ್ರೆಲ್ಲಾ ಅಹ್ ಬರ್ತಾರೆ ಸಿಹಿ ತಿಂಡಿ ಎಲ್ಲಾ ಮಾಡಿಡ್ತೇವೆ ನೆಂಟ್ರೆಲ್ಲಾ ಬರ್ತಾರೆ ಮತ್ತೆ ನಮ್ಮ ಅಕ್ಕ ಅಕ್ಕ ಕೆಲವು ಅಕ್ಕ ಮತ್ತೆ ಅಣ್ಣ ಅಣ್ಣರು. ಅಹ್ ಮ~ ಮ~ ಮಹಾರಾಷ್ಟ್ರದಲ್ಲಿ ಇರುದಲ್ಲಾ ಅವರುಸ ರಜೆಯಲ್ಲಿ ದೀಪಾವಳಿಯ ರಜೆದಲ್ಲಿ ಮ್~ ನಮ್ಮ ಮನೆಗೆ ಬರ್ತಾರೆ ಎಲ್ಲರೂ ಒಟ್ಟಿಗೆ ಬರುವ ಎಲ್ಲಾ ಕುಟುಂಬದವರು ಒಟ್ಟಿಗೆ ಸೇರುವಾಗ ನಮ್ಗೆ ಖುಷಿ ಆಗ್ತದೆ ಮತ್ತೆ. ಅಹ್ ಪಟಾಕಿಸ ಬಿಡ್ತೇವೆ ಪೂಜೆ ಎಲ್ಲಾ ತುಳಸಿ ಪೂಜೆ ಆದ್ಮೇಲೆ ಪಟಾಕಿ ಎಲ್ಲಾ ಬಿಡ್ತೇವೆ. ಮತ್ತೆ ಎಂತ ಅಹ್ ಇದು ತುಳಸಿ ಪೂಜೆಯ ಮರುದಿವಸ ನಮ್ಗೆ. ಅಂಗಡಿ ಪೂಜೆ ಉಂಟು ಅಂಗಡಿಯಲ್ಲಿ ಅಹ್ ಪೂಜೆ ಎಲ್ಲಾ ಇರ್ತದೆ ಮತ್ತೆ ಅಂಗಡಿ ಪೂಜೆದೊಟ್ಟಿಗೆ ಗಾಡಿ ಪೂಜೆಸ ಮಾಡ್ತೇವೆ ನಾವು ಗಾಡಿಗೆಲ್ಲಾ . ಹೂವ ಹೂವಿನ ಹಾರ ಹಾಕಿ ಮತ್ತೆ ದೃಷ್ಟಿ ತೆಗೆದು ಲಿಂಬು ಎಲ್ಲಾ ಗಾಡಿಯ tyre ನ ಅಹ್ ಕೆಳಗೆ ಇಡ್ತಾರೆ ಅಹ್ ಮತ್ತೆ ಗಾಡಿಯನ್ನು ಓಡಿಸುದು ಅದ್ರದೆಲ್ಲ. ಪೂಜೆ ಮಾಡ್ತೇವೆ ಮತ್ತೆ ಅಹ್ ಆ ದಿವಸ ಬೆಳಗ್ಗೆ ಅಹ್ ತುಂಬಾ ಪೂಜೆ ಎಲ್ಲಾ ಇರ್ತದಲ್ಲಾ ಅಂಗಡಿ ಪೂಜೆ, ಗಾಡಿ ಪೂಜೆ ಸುಸ್ತ್ ಆಗ್ತದೆ ಅದ್ಕೆ ಅಹ್ ಮಧ್ಯಾಹ್ನ ನಾವು ಹೊರಗೆ ಹೋಗುದು. ಮತ್ತ್ ಆ hotel ಇಗೆ ಊಟ ಮಾಡ್ಲಿಕೆ ಅದು ಒಂದು ತುಂಬಾ ಖುಷಿಯ ದಿನ ಮತ್ತೆ ಎಲ್ಲರೂ ಸೇರುವಾಗ ಎಲ್ಲ ನಮ್ಗೆ ಖುಷಿ ಆಗ್ತದೆ ಮೂರು ದಿನ ಒಂದು. ಶಾಲೆ college ಗೆಸ ರಜೆ~ office office ಗೆಸ ರಜೆ ಸಿಗ್~ ಸಿಗ್ತದೆ ಹಾಗೆ ಒಟ್ಟು ಸೇರಿ ಸಂಭ್ರಮದಿಂದ ಆಚರಿಸುವುದು ನಮ್ಗೆ ಖುಷಿ ಆಗ್ತದೆ.

Hello ಕಾವ್ಯ. Hello ಅನಿಲಣ್ಣ ಚೆನ್ನಾಗಿದ್ದೀರಾ ? ಚೆನ್ನಾಗಿದ್ದಿ.